ಅಲ್ಲಿ ಆಸುಮಾರು ಅಂಗಡಿಗಳು ತರಕಾರಿ ಅಂಗಡಿ ಇದೆ ಅಲ್ಲಿ ಒಂದು ಚಿಕನ್ ಅಂಗಡಿ ಇದೆ ಎಂದು ಹೇಳಬಹುದು.

ಈ ಚಿತ್ರದಲ್ಲಿ ಕಂಡುಬರುವ ಒಂದು ದೊಡ್ಡದಾದ ಬಿಲ್ಡಿಂಗ್ ಆಗಿದೆ ಬಿಲ್ಡಿಂಗ್ ಮುಂದೆ ಗಿಡಮರಗಳು ಇವೆ ಹೊಲ್ಲೋ ಇದೆ.

ಈ ಚಿತ್ರದಲ್ಲಿ ಕಂಡುಬರುವ ದೃಶ್ಯ ಎಂದರೆ ಇದು ಒಂದು ದೊಡ್ಡದಾದ ಆಫೀಸ್ ಎಂದು ಹೇಳಬಹುದು ಈ ದೊಡ್ಡದಾದ ಆಫೀಸಿನಲ್ಲಿ ಸುಮಾರು ಜನ ಇರುತ್ತಾರೆ.

ಈ ದೃಶ್ಯ ದಲ್ಲಿ ಕಂಡುಬರುವ ದೃಶ್ಯ ಇದು ಒಂದು ಹಳ್ಳ ಅಂತಾ ಹೇಳಬಹುದು. ಈ ಹಳ್ಳ ದಂಡೆಯ ಮೇಲೆ ಹಲವಾರು ಜನ ನಿಂತಿದ್ದಾ.ರೆ ಇಲ್ಲಿ ಗುಡ್ಡದಲ್ಲಿ ನೀರು ಬರುತ್ತಿದ್ದೆ. ಇಲ್ಲಿ ಹಲವಾರು ಗಿಡ ಮರಗಳ ಅಚ್ಚ ಹಸಿರ ವಾತಾವರಣ ಇದೆ. ಈ --

ಇಲ್ಲಿ ಒಬ್ಬ ಕ್ಯಾಮರಾ ಮ್ಯಾನ್ ನಿಂತಿದ್ದಾನೆ ಇಲ್ಲಿ ಹೊರಗೆ ಒಂದು ಗಾಡಿ ನಿಂತಿದೆ ಗೋಪುರ ಕಟ್ಟಲಾಗಿದೆ ಇದು ಒಂದು ಮಧುವೆ ಸ್ಟೇಜ್ ಅಂತ ಆದ್ರು ಹೇಳಬಹುದು .

ಈ ಚಿತ್ರದಲ್ಲಿ ಕಂಡುಬರುವ ದ್ರಶ್ಯವೇನೆಂದರೆ ಇದು ಒಂದು ಎ_ಟಿ_ಎಂ ಅಂತಾರು ಹೇಳಬಹುದು ಈ ಎ_ಟಿ_ಎಂ ನಲ್ಲಿ ಹಲವಾರು ದುಡ್ಡು ಇರುತ್ತದೆ ಅಗ ಹಲವಾರು ಜನಗಳು ಬಂದು ಅಮೌಂಟ್ತೆಕ್ಕೊಂಡು ಹೋಗುತ್ತಾರೆ.